ಇದು ಒಂದು ದೂರದಲ್ಲಿರೋ ಅಪಾರ್ಟ್ ಇಂಜಿನಯರಿಂಗ್ ಕಾಲೇಜ್ ಇದಾಗಿದೆ ಈ ಕಾಲೇಜಲ್ಲಿ--

ಇಲ್ಲಿ ಮೂವರು ಮೂವ ಮೂರು ಜನ ಪುರುಷರಿದ್ದಾರೆ.

ಕೆಲ್ಸ ಮಾಡುತ್ತಿದ್ದಾರೆ ಮತ್ತು ಮರಳು ಜಲ್ಲಿ ಸಿಮೆಂಟ್ --

ಇನ್ನೊಂದ್ ಕಾರ್ ಡೋರ್ ಓಪನ್ ಆಗಿದೆ ಮತ್ತ್ ಇನ್ನೊಂದ್ ಕಾರ್ ಆದು ಎರಡು ಓಪನ್ ಆಗಿದೆ ಒಬ್ಬ ಮನುಷ್ಯ ಒಳಗಡೆ ಕ್ಲೀನ್ ಮಾಡುತ್ತಿದ್ದಾನೆ ಮತ್ತೆ ಕಾರ್ ಕೂಡ ಪರ್ಪಲ್ ಕಲರ್ .

ಇದು ಶ್ರೀ ಶಾಂಭವಿ ಟಿಫನ್ ಸ್ಟಾರ್ ಆಗಿದೆ.

ಇದರಲ್ಲಿ ಹಲವಾರು ಜನ ಇದ್ದಾರೆ ಸ್ವಲ್ಪ ಜನ ನಾಷ್ಟ ಮಾಡುತ್ತಿದ್ದಾರೆ ಇನ್ನು ಸ್ವಲ್ಪ ಜನ--

ಇಲ್ಲಿ ಒಬ್ಬ ಮನುಷ್ಯ ಕುಂತಿದ್ದಾನೆ ಅವ ಮೇಲೆ ಒಂದು ಪಿಲ್ಲರ್ ಇದೆ ಪಿಲ್ಲರ್ ಕೆಳಗೆ ಒಂದು --

ಇದು ಒಂದು ಹೋಟೆಲ್ ಆಗಿರಬಹುದು ಇದರಲ್ಲಿ ಹಲವಾರು ಜನರ್ ಇದ್ದರೆ ಮತ್ತು ಮಹಿಳೆಯರು ಇದ್ದಾರೆ.

ಫ್ಯಾನ್ ಗೋಡೆ ನಾವು ಇಲ್ಲಿ ಕಾಣಬಹುದೇನೋ--

ಈ ಎ_ಟಿ_ಎಂ ನಲ್ಲಿ ಇಬ್ಬರು ಮೂರು ಜನ ಪುರುಷರು--

ಇದು ಬಂದಿದೆ ಇ ಮುಂದ್ಗಡೆ ಹರವಾರು ಫೈ ಪಾರ್ಕಿಂಗ್ --

ಈ ಶಾಪ್ ಒಂದು ಲೈಬ್ರರಿ ಆಗಿರಬಹುದು ಒಬ್ಬ ಈ ಮನುಷ್ಯ ಟೀ ಶರ್ಟ್ --

ಇಲ್ಲಿ ಒಂದು ಚರ್ಚ್ ಫಾದರ್ ನಿಂತಿದ್ದಾನೆ ಅದರ ಪಕ್ಕದಲ್ಲಿ ಒಬ್ಬ ಮನುಷ್ಯ ಕೈ ಇಟ್ಟುಕೊಂಡಿದ್ದಾನೆ ಮತ್ತೆ ಇಲ್ಲಿ ಹಲವಾರು ಜನರು ಇದ್ದಾರೆ ಮತ್ತು ಮೆಟ್ಟಿಲು ಇದೆ ಮೆಟ್ಟಿಲ ಮೇಲೆ ಎಲ್ಲರೂ ಜನ ಇದ್ದಾರೆ.

ಇವು ಹಚ್ಚ ಹಸಿರು ಕಾಣುವ ಒಂದು ಗಲೀಜು ಕಸ ಬೆಳೆದಿದೆ.

ದೂರದಲ್ಲಿ ಒಂದು ಹಚ್ಚ ಹಸಿ ಕಾಣುವ ಮರಗಳು ಮತ್ತದೆ ಒಂದು--

ಮರ ಬೆಳೆದಿದೆ ಅಷ್ಟ ದುರಲ್ಲಿ ಒಂದ ಬೆಟ್ಟ ಇದೆ ಮತ್ತ ತುಂಬ--

ಅದು ಇದು ಹೊಂದಿದೆ ಈ ನದಿಯ ಸುತ್ತಲೂ.

ಜೋಯ್ನನ್ನ ಟೈವಿಂಗ ಟೇಬಲ್ ಮತ್ತು ಒಂದು ಕಿಡಕಿ.

ನದಿಯಲ್ಲಿ ಕಟ್ಟಿದ್ದಾರೆ ಮತ್ತು ಅದರ ಆಚೆಗಡೆ--

ಕಾಣಬಹುದು ಮರದ ಪಕ್ಕವು ಒಂದು ಊರು ಕಾಣಬಹುದು.

ಜುಮ್ ಡುಂ ಇದಾಗಿದೆ ಈ ಜುಮ್ ಅಲ್ಲಿ ಹಲವಾರು--

ಅಲ್ಲಿ ಪಿಲ್ಲರ್ ಪಕ್ಕದಲ್ಲಿ ಒಂದು ಕಲರ್ ಗೋಡೆ ಇದೆ.

ಇಲ್ಲಿ ಗ್ಲಾಸ್ ಇದೆ ಅದರ ಪಕ್ಕದಲಿ ಒಂದು ವೈಟ್ ತರ ಕಾನೋ ಒಂದು ಬೋರ್ಡ್ ಇಲ್ಲಿ ನಾವು ಕಾಣಬಹುದು.

ಮತ್ತೆ ಈ ಕಲರ್ ಅಲ್ಲಿ ಗೋಲ್ಡ್ ಮತ್ತು ಬ್ಲ್ಯಾಕ್ ಒಂದ್ ಇರತ್ತದೆ.

ಕಟ್ಟಡದಲ್ಲಿ ತುಂಬಿದ ಬಿಲ್ಡಿಂಗ್ ಇದೆ ಈ ಬಿಲ್ಡಿಂಗ್ ತುಂಬ ಬ್ಯೂಟಿಫುಲ್ ಆಗಿದೆ ಈ ಬಿಲ್ಡಿಂಗ್ಸ್ ತುಂಬ --

ಹತ್ತರಿಂದ ಹನ್ನೆರಡು ತೆನಿ ಕಾಣಬಹುದು ಅದರ ಪಕ್ಕದಲ್ಲಿ ಸ್ವಲ್ಪ ಒಣಗಿ ಹೋಗಿದ ಗಲೀಜ್ ಇದೆ ಸ್ವಲ್ಪ ಮಣ್ಣು ಕಾಣಬಹುದು ಇದರಲ್ಲಿ--